ಇದು ವಿವಿಧ ಬಣ್ಣದ ಬಲೂನ್ ಗಳಿಂದ ಅಲಂಕೃತಗೊಂಡ ಹೊಸ ಟೀ ಸ್ಟೈಲ್ ಆಗಿದೆ. ಇಲ್ಲಿ ನೀವು ಕಪ್ಪು ಗಳನ್ನು ಹಾಗೂ ಟಿ ಯ ಕಿತ್ತಳೆಯನ್ನು ನೀವು ನೋಡಬಹುದು.

ಇದು ಒಂದು ಐತಿಹಾಸಿಕ ಮಂಟಪ ಆಗಿದೆ. ಈ ಮಂಟಪವು ಕಲ್ಲಿನಿಂದ --

ವಿವಿಧ ಕಲಾಕೃತಿಗಳನ್ನು ಕೆತ್ತಿ ನಿರ್ಮಾಣ ಮಾಡಲಾಗಿದೆ.

ಇದು ಒಂದು ಐತಿಹಾಸಿಕ ದೇವಾಲಯವಾಗಿದೆ । ಈ ದೇವಾಲಯವು ಕಳ್ಳಿ ನಿಂದ ವಿವಿಧ ಕಲಾಕೃತಿಗಳನ್ನು ಮಾಡಿ ।

ಇದು ಬಟ್ಟೆ ಅಂಗಡಿಯ ಮುಂಭಾಗದ ದೃಷ್ಟಿ ವಾಗಿದೆ ಈ ದೃಷ್ಟಿದಲ್ಲಿ ನೀವು ಬೈಕ್ ಅನ್ನು --